ಹ ಮತ್ತೆ ಇಲ್ಲಿ ಮನೆಯಲ್ಲಿ ಏನು ಆಚರಣೆ ಮಾಡುದಿಲ್ಲ, ಯುಗಾದಿಯಲ್ಲಾ ನಮಗೆ ಯುಗಾದಿ . ಹೌದು ಯುಗಾದಿ ಹೊಸ ವರ್ಷ ಅಂತ, ಹೌದು ಹ ನಮಗೆ ಮನೆಯಲ್ಲಿ cake cutting ಇರ್ತದೆ.

ಹ ಮತ್ತೆ ಹೊಸ ವರ್ಷಕ್ಕೆ ಏನು ಅಂದ್ಕೊಂಡಿದೀರಾ ಕೆಲ್ಸ ಕಾರ್ಯಗಳ ಬಗ್ಗೆ

ಹ degree complete ಆಗ್ತದೆ.

ನಂತ್ರ post graduation ಮಾಡ್ಬೇಕು ಅಂತ ಇದ್ದೇನೆ ನೀವು. ಹ ಹೊಸ ವರ್ಷ ಅಂದ್ರೆ ಹ two thousand twenty three ಗೆ ಎಲ್ಲ ಒಳ್ಳೆಯ ಕ್ಷಣಗಳು ಬರ್ಬೇಕಂತ ಅಂದ್ಕೊಂಡಿದ್ದೀನಿ ಹ್ಮ ಸರಿ ಅಂದ್ಕೊಂಡದೆಲ್ಲಾ ನೆರವೆರಬೇಕು ಎಲ್ಲರದ್ದುಹೌದು.

ಮತ್ತೆಂತ ಮತ್ತೆ ಏನು ಇಲ್ಲ. ಹ ಕಾಲೇಜು ಹೇಗಾಗ್ತದೆ? ಕಾಲೇಜು.

ಕಾಲೇಜು ಮಜಾ ಆಗ್ತದೆ ಗಮ್ಮತ್ತಾಗ್ತದೆ. ಇನ್ನು ಕೊರೋನ ಬರದಿದ್ರೆ ಸಾಕು ಪುನಃ lock down ಆಗದಿದ್ರೆ ಸಾಕು ಅಷ್ಟೇ ಇರುದು ಹೊಸ ವರ್ಷಕ್ಕೆ ಹೌದು ಎರಡು ಸಾವಿರದ ಇಪ್ಪತ್ತು ಮೂರಕ್ಕೆ ಅದು ಕೋರನದ್ದು ದಾಳಿ ಇರ್ಬಾರ್ದು. ಇರು . ಚೀನಾ ಜಪಾನಲ್ಲೆಲ್ಲಾ ಜಾಸ್ತಿ ಆಗ್ತಾ ಉಂಟು ಕೊರೋನ ನಮ್ಮಲ್ಲಿ ಕಡಿಮೆ ಇರ್ಬೋದು. ಹ್ಮ ಸರಿ. ಮತ್ತೆ advance ಆಗಿ ಹೊಸ ವರ್ಷದ ಶುಭಾಶಯಗಳು. ಹ್ಮ್ ಹ್ಮ್ ನಿಮಗೂ ಶುಭಾಶಯಗಳು ಹ thank you ಮತ್ತೆ. ಹೊಸ ವರ್ಷಕ್ಕೆ ನೀವ್ ಎಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿರಾ ಹೊರಗೆ?

ನಾವು ಕಾಸರಗೋಡು ಬೇಕಲಕೋಟೆ ಮತ್ತೆ ಅನಂತಪುರ ದೇವಸ್ಥಾನಕ್ಕೆ ಹೋಗುದು ಅಂತ ಇದ್ದೇವೆ. ಹ ಸರಿ . ಹ. ಬರ್ಬೇಕಾ ನಾನು? ಬರ್ತೀರಾ ಒಟ್ಟಿಗೆ ಬರ್ತೀರಾ ಇನ್ನು ಮಜಾ ಬರ್ಬೋದು ಹ. ಹಾಗೆ ನೀವ್ ಹೇಳಿದ್ರಲ್ಲಾ ಬರ್ತೇನೆ. ಹ ಸರಿ. ಮತ್ತೆ ತಿಂಡಿ ಆಯ್ತಾ?

ಹ ತಿಂಡಿ ಆವಾಗ್ಲೇ ಆಯಿತಲ್ಲಾ. ಹ್ಮ ನಿಮಗಿವತ್ತು ಮನೆಯಲ್ಲಿ ಎಂತ ಮಾಡಿದ್ದು? ನಮ್ಗೆ ಪುಂಡಿ. ಪುಂಡಿಯಾ? ಹೌದು ಹೌದು ಮತ್ತೆ ಎರಡು ಸಾವಿರದ ಇಪ್ಪತ್ತು ಮೂರಕ್ಕೆ ತುಂಬಾ ಸಂಭ್ರಮ ಉಂಟು. ಹಾ. ಹ ಈ ಸಲ ಎಲ್ಲಾ, ಎಲ್ಲಾ ಕಡೆ ಇರ್ಬೋದು. ಅಹ್ ಆದಿತ್ಯವಾರ. ಹ ಹೌದು

ಹ್ಮ್ ಸಂಭ್ರಮ ಎಲ್ಲಾ ಕಡೆಯಲ್ಲಿ ಇರ್ಬೋದು.

ಮತ್ತೆ. ನಿಂದೇನಾದ್ರು plan ಉಂಟಾ ಹೊಸ ವರ್ಷಕ್ಕೆ ಹೊರಗೆ ಹೋಗೋದು ಹಾಗೇನಾದ್ರೂ.

ಹ ಹೊಸ ವರ್ಷಕ್ಕೆ ಅದೇ ಹೊರಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದೇವೆ friends ಯೆಲ್ಲಾ.

ಕಾಪು ಕಾಪು beach ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇವೆ ಹ್ಮ ಹ್ಮ ನೀವ್ ಬೇರೆ plan ಹಾಕಿದ್ರೆ ನಮ್ಮೊಟ್ಟಿಗೆ ಹೇಗೆ ಬರುದು? ನಾವು ಒಂದ್ನೇ ತಾರೀಕಿಗೆ ಹೋಗುದು. ಹ ಬನ್ನಿ. ಹಾ ಸರಿ ಸರಿ light house ಗೆ ಹತ್ತುವ ಮೇಲೆ ಮೆಟ್ಟಿಲು ಹಾ ಸರಿ. ಸರಿ Bye .

ಹಾ hello ಹೇಳು ಸಮೀತ್.

ನಾನ್ ಚೆನ್ನಾಗಿದ್ದೀನಿ, ನಿನ್ ಹೇಗಿದ್ದೀ?

ಚಾ ಆಯ್ತಾ?

ಚಾ ಆಯ್ತು.

ತಿಂಡಿಯಾ ಈಗ ಚಕ್ಕುಲಿ ಮಾತ್ರ. ಚಕ್ಕುಲಿಯಾ, ನಂಗೆ ಎನ್ಸ ಇ ಲ್ಲ, ಖಾಲಿ ಚಾ ಮಾತ್ರ.

ಹೀಗೇನೆ ಮಾಡಿದ್ದು ರಜೆ ಅಲ್ಲ.

ಮತ್ತೆ ಏನ್ಸ ಇಲ್ಲ, ನೀನು online ಎಲ್ಲ shopping ಎಲ್ಲ ಮಾಡ್ತಾ ಇದ್ದಿ ಅಲ್ಲ.

ಹಾ ಈಗ ಚಂದ ಬರ್ತದೆ ಎಲ್ಲದ್ರಲ್ಲಿಸಾ, ನಾನ್ ಇಲ್ಲಿ ತನಕ ಮಾಡಿದೇನಲ್ಲ ಎಲ್ಲಸಾ ಚಂದ ಉಂಟು ಹಾಗೆ. ಹೌದಾ ನಾನ್ order ಮಾಡ್ಲಿಕ್ಕೆ ಕೇಳಿದ್ದು. ಹೌದಾ.

ಒಳ್ಳೆ ಬರ್ತದೆ ಅಲ್ಲ, ನಾನ್ ಅದಕ್ಕೆ ನಿಂಗೆ call ಮಾ~ ಮಾಡಿದ್ ಯಾಕಂದ್ರೆ ನೀನ್ ಮಾಡ್ತಾ ಇರ್ತಿ ಅಲ್ಲ ಯಾವತ್ತುಸಾ. ಹೌದ್, dress ನೋಡುವಾಗ review ನೋಡು ಆಗ ಗೂತ್ತಾಗ್ತದೆ ನಿನ್ಗೆ ಅದ್ರದ್ದು quality ಎಲ್ಲ depend ಆಗ್ತದೆ ಅದು.

ಅಲ್ಲ ನಾನ್ ನೋಡಿದ್ದೇ dress ಚಂದ ಉಂಟು, ನೀನ್ ಯಾವತ್ತೂಸಾ ಮಾಡ್ತಾ ಇರ್ತಿ ಅಲ್ಲ.

ಹಾ ಅದು ಬರ್ಲಿಕ್ಕೆ ಎಷ್ಟ್ ದಿನ ಬೇಕಾಗಬಹುದು, ಈಗ ನಾವ್ ಇವತ್ book ಮಾಡಿದ್ರೆ. ಆ four, five days ಎಲ್ಲ ಬರ್ತದೆ ಹಾಗೆ. ಹಾ. ಹ, ನಂಗೆ ಒಂದ್ function ಗೆ ಹಾಕ್ಲಿಕ್ಕೆ ಇತ್ತು.

ಅದಕ್ಕೆ book ಮಾಡಿದ್ರೆ .

ಹಾ ಹಾಗೆ, ಅದ್ರಲ್ಲಿ ಬೇರೆ ಉಂಟಲ್ಲ shopping ದು ಅದ್ರಲ್ಲಿಸಾ ನೀನ್ ನೋಡ್ ಒಂದ್ರಲ್ಲೇ ನೋಡ್ಬೇಡ. ಬೇರೆ .

ಹಾ, ಇಲ್ಲ Meesho ದಲ್ಸ ಚಂದ ಬರ್ತದೆ ಅಂತ ಅಲ್ಲ friend ಸಾ . ಹಾ ಅದ್ರಲ್ ನಾನ್ order ಮಾಡಿದೇನೆ ಚಂದ ಬರ್ತದೆ, ಅಂದ್ರೆ ಬೇರೆದಲಿಸಾ ನೋಡು ಈಗ Ajio, Flipkart ಅಲ್ಲಿ ನೋಡು ಹಾಗೆ.

ಮತ್ತೆ ಇದು colour colour ಎಲ್ಲ ಅದೇ ಬರ್ತದೆ ಅಲ್ಲ ನಮ್ mobile ಅಲ್ ನೋಡಿದ colour ಏ. ಹ ಅದೇ ನೀನು review ನೋಡು ಅದ್ರಲ್ಲಿ ಗೂತ್ತಾಗ್ತದೆ ಅದ್ರಲ್ಲಿ, ಎಲ್ಲ ಹಾಕ್ತಾರೆ ಅಂದ್ರೆ ಯಾರೆಲ್ಲಾದ್ರೂ purchase ಮಾಡಿದ್ರೆ.

ಹಾ ಅವರು ಅದರಲ್ಲಿ upload ಮಾಡ್ತಾರೆ ಹಾಗೆ.

ಹೌದಾ ನೀ ಏನ್ ಮಾಡಿದ್ಯಾ. ಇಲ್ಲ ಮಾಡ್ಲಿಕ್ಕೆ ಅಂತ ಹೋದೆ, ಮತ್ತೆ ಯಾವತ್ತೂಸಾ ಅಂದ್ರೆ purchase ಮಾ~ ಮಾಡ್ತಾ ಇರ್ತಿ ಅಲ್ಲ, ಅದಕ್ಕೆ ನಿನ್ ಜೊತೆ ಒಂದ್ ಕೇಳುವ ಅಂತ ಅನಿಸ್ತು, ಅದಕ್ಕೆ ಕೇಳಿಕ್ಕೆ phone ಮಾಡಿದ್ದು.

ಅದ್ರಲ್ಲಿ ಮಾಡು ನೀನು Meesho ದಲ್ಲಿ.

Function .

ಅದಕ್ಕೆ ಒಂದ್ dress ತಗೊಳ್ಳುವ ಅಂತ.

ಇಲ್ಲದ್ರೆ ಹೋಗ್ಬೇಕು ಅಲ್ಲಾ ಗೀತಾಂಜಲಿಗೆಲ್ಲ. ಹಾ ನೀನ್ size ಎಲ್ಲ ನೋಡು ಮಾತ್ರ ಕೆಲವರ ಅಂದ್ರೆ size ಎಲ್ಲ ಇದು ಬರ್ತದೆ odd ಬರ್ತದೆ ಅದನ್ನ್ ನೀನು exchange ಮಾಡು exchange ಇರ್ತದೆ ಅದ್ರಲ್ಲಿ.

ಹಾ ಮತ್ತೆ return ಹಾಕ್ಬೋದು ಒಂದು ವೇಳೆ size ಎಲ್ಲ short ಎಲ್ಲ ಬಂದ್ರೆ.

ಹಾ ಹಾ ಹಾಗೆ, ನೋಡು ಅದ್ರಲ್ಲಿ ನಿಂಗ್ ಗೂತ್ತಾಗ್ತದೆ. ಆಯ್ತ್ ಆಯ್ತು ಮತ್ತೇನ್.

ಹೇಳ್ಬೇಕು ಮನೆಯಲ್ಲೇಲ್ಲ ಹಾಗೆ.

ಹೌದು, ಕೂತು ಕೂತು bore ಆಗ್ತದೆ. ಹಾ ಹಾಗೆ, ಯಾವಾಗ function ಯಾವಾಗ?

Function, twen~ twenty seven. ಹೌದಾ order ಮಾಡು.

ಹೌದ ಮತ್ತೆ stitch ಮಾಡಿದ್ರೆ ಆಯ್ತಲ್ಲ. ಹ ಅದೇ ನಿಮ್ಗೆ ಮಿನಿ size ಮಿನಿ ಇದ್ ಆದ್ರೆ.

ಎಲ್ಲಿಗೆಸ ಹೋಗ್ಲಿಲ್ವಾ, ರಜೆ ಅಲ್ಲಿ? ಹೋಗ್ತೇನೆ ಈಗ ಅಂದ್ರೆ normal place ಗೆಲ್ಲ ಹೋಗ್ತೇನೆ.

ಮತ್ತೆ ಎನ್ಸ ಇಲ್ಲ, ಮತ್ತೆಂತ.

ಅದೆ, ನಾನ್ film ನೋಡ್ತಾ ಇದ್ದೆ ಅಷ್ಟೇ.

ಹಾ mobile ಅಲ್ಲಿಯೆ ಮತ್ತೆ ಈಗ ಚಾ ಕುಡಿಯುದು ಹೊತ್ತಲ್ಲ.

ಹಾಗೆ ಆಯ್ತು ಸರಿ ನಾನ್ ಒಂದು ಇಡುದಾ?